ಮತ್ತೆ ಜಾಸ್ತಿ ಎಲ್ಲಾ ಇದ್ ಮಾಡ್ಲಿಕ್ಕ್ ಹೋಗಲ್ಲ, ಎಸ್ಟ ಹೀಗೇನೆ.

ಹಾ . ಮೀನ್ ಇದ್ರೆ ಊಟ ಸ್ವಲ್ಪ ಜಾಸ್ತಿ ಹೋಗ್ತದೆ. ಹೌದು ಹೌದು ,

ಹಾ ನಾನ್ ತಿಂತೇವೆ, ನಾವು ಆದಿತ್ಯವಾರ ಮಾತ್ರ ಮಾಡುದು ಮೀನ್.

ಹಾ ಹಾ, ಅದು smell ಅಲ್ಲ.

ಅವನತ್ರ ತುಂಬ ಇತ್ತು, ಆ ಬೂತಾಯಿ, ಬಂಗುಡೆ.

ಇವತ್ತಂದ್ರೆ ಬೇಡ ಅಂತ ಹೇಳಿ.

ಕೆಲವೊಮ್ಮೆ ಸಾರ್ಸ ಮಾಡ್ತೇವೆ, ಅಂದ್ರೆ ಸ್ವಲ್ಪ ಸಣ್ಣ ಮೀನೆಲ್ಲ ಇದ್ರೆ.

ಹೌದು ಅದೆಲ್ಲ ಸಾರ್ ಮಾಡುದು ಹ್ಮ್.

ಹಾಗೆ, ಮತ್ತೆ ಈವಾಗ ಪುಂಡಿ ದೋಸೆ ಎಲ್ಲ ಇದ್ರೆ ಮಾಡ್ತಾರೆ ಸಾರ್.

ಹಾಗೆ, ಆಯ್ತು ನಾನು ಇಡುದ, ನಂದು ಗುಳ್ಳ ಸುಟ್ಟೋಗ್ತದಂತ.

Education ಅಂದ್ರೆ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಹೆಣ್ ಆಗ್ಲಿ ಗಂಡ್ ಆಗ್ಲಿ ಈಗಿನ ಪ್ರಪಂಚದಲ್ಲಿ ತುಂಬಾ ಮುಖ್ಯವಾದಂಥ ಒಂದು ವಿಷ್ಯ. ಯಾಕೆ ಅಂದ್ರೆ ಸಾಮಾನ್ಯ ಜ್ಞಾನ ಆಗ್ಲಿ ಪ್ರಪಂಚ ಜ್ಞಾನ ಆಗ್ಲಿ ಪುಸ್ತಕ ಜ್ಞಾನ ಆಗ್ಲಿ, ಒಟ್ನಲ್ ಒಬ್ಬ ವ್ಯಕ್ತಿಗೆ ವಿದ್ಯೆ ಅನ್ನುವಂಥದ್ದು ಇದ್ದಾಗ್ಲೆ ಅವ್ನು ಬದ್ಕೋದಕ್ಕೆ ಸಾಧ್ಯ. ಒಂದ್ ವ್ಯವಹಾರ ನಡೆಸೋದಕ್ಕಾಗ್ಲಿ ತಮ್ಮ ವ್ಯವಹಾರಗಳ ನಡೆಸೋದಕ್ಕೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ ಆಗತ್ತೆ. ವಿದ್ಯಾಭ್ಯಾಸದಲ್ಲಿ ಯಾವಾಗ್ಲು ಒಂದು. ಮನುಷ್ಯ ಬರೀ ಬುದ್ಧಿ ಮಾತು ಅಥವಾ ವ್ಯವಹಾರ ಜ್ಞಾನ ಅಷ್ಟೇ ಅಲ್ದೇನೆ ಜೀವನದ ಪಾಠ ಕೂಡ ಕಲಿತಾನೆ. ಈಗಿನ ಜೀವನದಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಎಷ್ಟು ಅತಿ ಮುಖ್ಯವಾಗಿದೆ ಅಂದ್ರೆ ಮೊದ್ಲು ಹಳೆ ಕಾಲ್ದಲೆಲ್ಲಾ ಹೆಣ್ ಮಕ್ಳಿಗೆ ವಿದ್ಯಾಭ್ಯಾಸ ಏನ್. ಬೇಡ ಬರೀ ಗಂಡ್ ಮಕ್ಳು ಮಾತ್ರ ಕಲ್ತ್ರೆ ಸಾಕು ಆ ಹೆಣ್ ಮಕ್ಳು ಮನೆ ಕೆಲ್ಸ ಮಾಡ್ಕೊಂಡಿದ್ರೆ ಸಾಕು ಅಂತ ಹೇಳ್ತಿದ್ರು . ಆದ್ರೆ ಈಗ ಹೆಣ್ ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ವಿದ್ಯಾಭ್ಯಾಸ ಎಲ್ರ ಹಕ್ಕು ಅಂತ ನಮ್ ಸರ್ಕಾರ ಕೂಡ ಹೇಳಿದೆ. ಎಲ್ಲಾ ಕಡೆ ಉಚಿತವಾಗಿ ಶಿಕ್ಷಣ ಕೂಡ. ಕೊಡ್ತಾ ಇದಾರೆ. ಶಿಕ್ಷಣ ಅನ್ನೋ ಅಂಥದ್ದು ಒಂದು ಆ ತುಂಬಾ ಶಕ್ತಿಯುತವಾದಂಥ ಒಂದು ಸಾಧನ. ಎಲ್ರು ಎಲ್ರ್ ಹತ್ರ ಅದ್ ಇದ್ರೆ ಅದು ಯಾರಿಗೂ ತಲೆ ತಗ್ಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅವ್ರು ತಮ್ಮ ಜೀವನವನ್ನ. ಯಾರ್ಗು ಯಾರ್ ಕೈ ಕೆಳಗೆ ಆ ಕೆಲ್ಸಾ ಮಾಡ್ದೇನೆ ಅಥವಾ ಯಾರ್ಗು ತಲೆ ಬಾಗ್ಸ್ದೇನೆ ತಮ್ ಜೀವನವನ್ನ ಒಂದು ಸ್ವಾಭಿಮಾನ ರೀತಿಯಲ್ಲಿ ಅವ್ರು ಬದ್ಕ್ಬೋದು ಹಾಗಾಗಿ ನಾವು ವಿದ್ಯಾಭ್ಯಾಸನ ತುಂಬಾ ಮುಖ್ಯ ಅಂತ ಹೇಳ್ತಿನಿ. ವಿದ್ಯಾಭ್ಯಾಸದಲ್ಲಿ ಕೆಲುವ್ರು school ವರೆಗೂ ಓದ್ತಾರೇ college ವರೆಗೂ ಓದ್ತಾರೇ ಕೆಲುವ್ರು ಅದ್ರಲ್ಲಿ degree double degree ಎಲ್ಲಾ ಮಾಡ್ಕೊತಾರೆ. ಮಾಡೋದ್ರಿಂದ ಏನಾಗತ್ತೆ ವಿದ್ಯಾಭ್ಯಾಸ ಎಷ್ಟು ನಾವ್ ಓದ್ತಾ ಹೋಗ್ತಿವಿ ಎಷ್ಟು ಕಲಿತಾ ಹೋಗ್ತಿವಿ, ಅದ್ರಿಂದ ನಮ್ಮ ಜ್ಞಾನ ಬೆಳಿತ ಹೋಗತ್ತೆ ಹೊರತು ಬೇರೆ ಏನು ಕಮ್ಮಿ ಆಗೋದಿಲ್ಲ. ಆ ಎಷ್ಟೊಂದ್ ಸರಿ ಯಾವ್ದೊ ಒಂದ್ ಗಾದೆಲಿ ಹೇಳ್ತಾರೆ book ಒಂದ್ ಪುಸ್ತಕ ಹೇಳತ್ತೆ ತಲೆ ಬಗ್ಸಿ ನನ್ನನ್ನ ಓದಿದ್ರೆ ನಾ ನಿನಿಗೆ ತಲೆ ಇಡೀ ಪ್ರಪಂಚ ನಿನ್ನನ್ನ ತಲೆ ಎತ್ತಿ ನೋಡೋ ಹಾಗೆ. ಮಾಡ್ತೀನಿ ಅಂತ ಹಾಗಾಗಿ ನಾವು ತಲೆ ಬಗ್ಸಿ ವಿದ್ಯೆಗೆ ಗೌರವನ ಕೊಟ್ರೆ ಅದು ನಮ್ಗೆ ಇಡೀ ಪ್ರಪಂಚದಲ್ಲಿ ಗೌರವವನ್ನ ಹೆಚ್ಚಿಸ್ತಾ ಹೋಗತ್ತೆ. ಹಾಗಾಗಿ ನಾವು ಯಾವತ್ತೂ ವಿದ್ಯೆಗೆ ಗೌರವವನ್ನ ಕೊಡ್ಬೇಕು.

ವಿದ್ಯೆ ಅನ್ನೋ ಅಂಥದ್ದು ಯಾವಾಗ್ಲು ನಮ್ಗೆ ಹೆಚ್ಚಾಗಿ ಒಂದು ಸಾಮಾನ್ಯ ಜ್ಞಾನ ಆಗ್ಲಿ, ವ್ಯವಹಾರ ಜ್ಞಾನ ಆಗ್ಲಿ, ಆ ಬೇಕು ಬೇಡಗಳು ಸರಿ ತಪ್ಪುಗಳು ಇವ್ನೆಲ್ಲಾನು ತಿಳಿಸ್ಕೊಡ್ತಾ ಹೋಗತ್ತೆ. ಹಿಂದೆ ಏನಾಗಿತ್ತು ಮುಂದೆ ಏನಾಗ್ಬಹುದು. ಈಗ್ ಸದ್ಯದ್ ಪರಿಸ್ಥಿತಿಲಿ ನಾವ್ ಯಾವ್ ರೀತಿ ನಡೆಸ್ಬೇಕು ಜೀವನನ ಅಥವಾ ಯಾವ್ ವಿಚಾರದಲ್ಲಿ ನಾವು ಹೆಚ್ಚು ಆಸಕ್ತಿ ಅಥವಾ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ರೆ ನಮ್ಗೆ ಏನು ಲಾಭ ಇದೆ ಅಥವಾ ಏನ್ ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡ್ಕೊಡತ್ತೆ ಅನ್ನೋ ಎಲ್ಲಾ ರೀತಿಯ, ವಿಚಾರಗಳು ಈಗಿನ್ ಇದ್ರಲ್ಲಿ ನಮ್ಗೆ ಸಿಗ್ತಾ ಹೋಗತ್ತೆ. ಹಾಗಾಗಿ ವಿದ್ಯೆ ಅನ್ನೋ ಅಂಥದ್ನ ನಾವ್ ಯಾವತ್ತೂನು ಕಡೆಗಾಣಿಸ್ಬಾರ್ದು. ವಿದ್ಯೆಯಲ್ಲಿ ಯಾವಾಗ್ಲು ಹೆಚ್ಚು ಆಸಕ್ತಿಯಿಂದ ಕಲಿತಾ ಹೋದ್ರೆ ಒಂದ್ ಸರಿ ಕಲ್ತಿದ್ ವಿದ್ಯೆ ಯಾವತ್ತೂ ನಮ್ಗೆ ಕೈ ಕೊಡೋದಿಲ್ಲ. ಯಾಕಂದ್ರೆ ಅದು ನಮ್ಮ ಮನ್ಸಲ್ಲಿ ಗಟ್ಟಿಯಾಗ್ ಉಳ್ದಿರತ್ತೆ. ತಲೇಲಿ ಗಟ್ಟಿಯಾಗ್ ಉಳ್ದಿರತ್ತೆ. ಹಾಗಾಗಿ ನಾವು ನಮ್ಮ ವಿದ್ಯೆನ ನಮಿಗ್ ಯಾವ್ ರೀತಿ ಬೇಕೋ ಆ ರೀತಿ ಉಪ್ಯೋಗಿಸ್ಕೊಬಹುದು. ಅದ್ರಿಂದ ನಮ್ಗೆ ಯಾವ್ದೆ ರೀತಿ ಒಂದ್ ಸರಿ ಓದಿದ್ದು ನಮ್ಗೆ ಯಾವ್ದೆ ರೀತಿ ನಷ್ಟನ ಉಂಟ್. ಮಾಡೋದಿಲ್ಲ ಹಾಗಾಗಿ ನಾವು ವಿದ್ಯೆನ ಯಾವಾಗ್ಲು ಹೆಚ್ಚಾಗಿ ಗೌರವಿಸ್ಬೇಕು. ಪ್ರೀತಿಯಿಂದ ಓದ್ಬೇಕು. ಒಬ್ಬ graduate ಅಂದ್ರೆ ಒಬ್ಬ ಪದವಿಧರಂಗೆ ಯಾರಾದ್ರೂ ಏನ್ ಓದಿದ್ಯ? ಅಂತ ಕೇಳಿದ್ರೆ ನಾನ್ ಎಂಟ್ನೆ class pass ಉ ಹತ್ನೆ class pass ಉ ಅಂತ ಹೇಳೋದಿಕ್ಕೆ ಕೆಲವ್ರಿಗೆ. ಮುಜುಗರ ಆಗತ್ತೆ ಅದು ಅವ್ರ್ ಅವ್ರ ಪರಿಸ್ಥಿತಿಯಲ್ಲಿ ಅವ್ರಿಗೆ ಓದಕ್ಕೆ ಆಗ್ದೆ ಇರುವಂಥದ್ದು. ಆದರೆ ಅವ್ರು ಎಷ್ಟ್ ಆಗುತ್ತೊ ಅಷ್ಟು ವಿದ್ಯೇನ ಪಡ್ಕೊಂಡಿದಾರೆ. ಎಷ್ಟೊಂದ್ ಜನ ವಿದ್ಯೆ ಪಡ್ದಿಲ್ಲ ಅಂತ್ ಅಂದ್ರುನು ಕೆಲವೊಂದನ್ನ ಓದ್ತಾ ಓದ್ತಾ. ವ್ಯವಹಾರಗಳನ್ನ ಕಲಿತಾರೆ ಅದ್ರಿಂದ ತಮ್ಮ ವಿದ್ಯೆನ ವ್ಯವಹಾರದಲ್ಲಿ ತೊಡ್ಗಿಸ್ಕೊತಾರೆ. ಹಾಗೂ ಒಂದ್ ರೀತಿ ಲಾಭವನ್ನ ಕೊಡತ್ತೆ. ಕೆಲವ್ರು ವಿದ್ಯೆ ಇದ್ದು ಏನು ಪ್ರಯೋಜನ ಇ~ ಇಲ್ದೆ ಇರ್~ ಇರ್ತಿ~ ಇರ್ತಾರೆ. ಆದ್ರೆ ಅದು ತಪ್ಪು. ವಿದ್ಯೆನ ನಾವು. ಬಳ್ಸ್ಕೊಳೋದು ಬರೀ ಓದಕ್ಕೆ ಪರೀಕ್ಷೆ ಬರ್ಯೋದಕ್ ಅಷ್ಟೇ ಅಲ್ಲ , ಅದು ನಮ್ಮ ಪ್ರತಿ ನಿತ್ಯ ಜೀವನದಲ್ಲೂ ಕೂಡ ಅಳವಡ್ಸ್ಕೊಬೇಕು. ಆಗ್ಲೇ ಆ ವಿದ್ಯೆಗೆ ಒಂದು ಬೆಲೆ ಸಿಗತ್ತೆ. ವ್ಯವಹಾರ ಅನ್ನೋ ಅಂಥದ್ದು ಲೆಕ್ಕ ಅದ್ ಏನಿದೆ ಅದೆಲ್ಲ ನಮ್ಗೆ basic ಆಗೇ ಅಂದ್ರೆ ಸಾಮಾನ್ಯವಾಗಿ ನಾವ್ ಚಿಕ್ ವಯಸ್ ಇದ್ದಾಗ ಹೇಳ್ಕೊಡ್ತಾರೆ ಆ ಒಂದು basement ಏನಿರತ್ತೆ ಆ ತಡ ಆ ಅಡಿಪಾಯ ಏನಿರತ್ತೆ ವಿದ್ಯೆಲಿ ನಮಿಗೆ ಸಿಗುವಂಥದ್ದುತುಂಬಾ ಮುಖ್ಯವಾದದ್ದು. ಅದನ್ನ ನಾವು ಹೆಚ್ಚು ಬಳ್ಸ್ಕೊಂಡ್ ಹೋದ್ರೆ, ಅದ್ರಿಂದ ತುಂಬಾನೇ ಉಪ್ಯೋಗ ಆಗತ್ತೆ. ವಿದ್ಯೆ ನಮ್ಗೆ ಸಮಾಜದಲ್ಲಿ ಒಂದ್ ಗೌರವವನ್ನ ತಂದ್ ಕೊಡತ್ತೆ. ವಿದ್ಯೆಗೆ ಗೌರವನ ಕೊಟ್ಟು ನಾವು ಹೆಚ್ಚು ಕಲಿತಾ ಹೋದ್ರೆ ಅದಷ್ಟೇ ಹೆಚ್ಚು ಮರ್ಯಾದೆ ನಮ್ಗೆ. ನಮ್ಗೆ ಇಡೀ ಜೀವನ್ದಲ್ಲಿ ಸಿಗತ್ತೆ.

ನಾನ್ ಚೆನ್ನಾಗಿದ್ದೀನಿ ಸುಪ್ರಿಯಾ, ನೀನ್ ಹೇಗ್ ಇದ್ದೀಯ?

ಮತ್ತೆ ವಿಶೇಷ? ಏನ್ call ಮಾಡಿದ್ದು? ನಾ ಅದು ವಿಶೇಷ ಏನ್ ಅಂದ್ರೆ ನಾನ್ ನಿಂಗೆ christmas ಗೆ ಕರೀಲಿಕ್ಕೆ call ಮಾಡಿದ್ದು ಹೌದಾ. christmas ನೀವ್ ಹೇಗ್ ಆಚರಿಸ್ತೀರಾ? christmas ನ ವಿಶೇಷತೆ ಏನು? ಅಂದ್ರೆ christmas ನಮ್ಗೆ ಒಂದ್ ದೊಡ್ಡ ಹಬ್ಬದ್ ತರ, ಹಬ್ಬಾನೇ ಅದು ನಮ್ಗೆ. ಅಂದ್ರೆ ನಾವು ತುಂಬಾ ಮನೆಯನ್ನೆಲ್ಲ ಅಲಂಕಾರ ಮಾಡ್ತೇವೆ, ಮತ್ತೆ christmas tree ಇಟ್ಟು ಅದಕ್ಕೆ ತುಂಬಾ ಅಲಂಕಾರ ಮಾಡ್ತೇವೆ, ಅಂದ್ರೆ lighting ಎಲ್ಲ ಹಾಕಿ ಮತ್ತೆ church ಗೆ ಹೋಗ್ತೇವೆ, ಅಲ್ಲಿ candle ಎಲ್ಲ ಹೊತ್ತಿಸ್ತೇವೆ, church ಅನ್ನು ನಾವ್. ಅಲಂಕಾರ ಮಾಡ್ತೇವೆ. ಆಮೇಲೆ ಅಲ್ಲಿ ಎಲ್ಲರೂ ಒಟ್ಟಿಕೂ, ಒಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತೇ, ಈಗ, ನಮ್ಗೆ christmas ಹಬ್ಬ ಇಪತ್ತೈದಕ್ಕೆ ಆದ್ರೆ ನಾವು ಇಪ್ಪತ್ನಾಕು ಅಂದ್ರೆ ರಾತ್ರಿ, ನಾವು ತುಂಬಾ ಸೇವೆನೆಲ್ಲ ಸಲ್ಲಿಸ್ತೇವೆ ಹಾಗೆ.

ಮತ್ತೇ ಊಟ ಊಟ ಸ ತುಂಬಾ ಇದು ಮಾಡ್ತೇವೆ. Cake, Wine ಹಾಗೆಲ್ಲ ಇಟ್ಟು, ಅಂದ್ರೆ ಮಾಂಸ ಎಲ್ಲ ಮಾಡ್ತೇವೆ. ಹೌದು. ಮತ್ತೆ ನಿಮ್ದು ಸಾಂತ್ ಮೇರಿ ಅಂತ್ ಹೇಳಿ ಬರ್ತದೆ ಅಲ್ವ? ಹಾ ಅದು ಸ ನಮ್ಗೆ, ಅಂದ್ರೆ ಅಲ್ಲಿ ತುಂಬ ಜಾತ್ರೆ ಇರ್ತದೆ, ಅಂದ್ರೆ ಅಲ್ಲೀಗ ಏನಾದ್ರೂ ನಮ್ಗೆ ಸಮಸ್ಯೆ ಏನಾದ್ರೂ ಇದ್ರೆ, ಅಲ್ಲಿ ನಾವ್ ಒಂದು ಹೋಗಿ ಏನಾದ್ರೂ ಸಮಸ್ಯೆ ಹೇಳಿಕೊಂಡು ನಾವು ಒಂದು candle ಹೊತ್ತಿಸಿದ್ರೆ, ಎಲ್ಲ ಸರಿ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಅದು.

ಹಾ ಹಾಗೆ. ಮತ್ತೆ ಈಗ ನಿಮ್ದು ಯಾವ್ದು ದೊಡ್ಡ ಹಬ್ಬ? ನಮ್ದು ದೀಪಾವಳಿ ಹಬ್ಬ ಅಂತ, ಅದು. already ಮುಗೀತು ನಮ್ದು ಅಕ್ಟೋಬರಲ್ಲಿ ಆಯ್ತು, ಇನ್ನು ಬರುದು ಜನವರಿಗೆ ಮಕರ ಸಂಕ್ರಾಂತಿ ಅಂತ ಹೇಳಿ.

ಅಲ್ಲಿ ಯಾವ ವಿಶೇಷತೆ ಅಂದ್ರೆ, ಈ ರೈತರೆಲ್ಲ ಸೇರಿ ಅವರ ಬೆಳಸಿದ ಬೆಳೆ ಇರ್ತದಲ್ವಾ, ಅದನ್ನೆಲ್ಲಾ ಒಟ್ಟು ಸೇರಿಸಿ, ಅದಕ್ಕೆ ಪೂಜೆ ಮಾಡಿ ಎಳ್ಳು - ಬೆಲ್ಲ ಎಲ್ಲ ಕೊಟ್ಟು, ಮತ್ತೆ ಮನೆಯಲ್ಲಿ ವಿಶೇಷ ತಿಂಡಿ - ತಿನಿಸು ಎಲ್ಲ ಮಾಡಿ, ಅದನ್ನ ಒಂದು ಹಬ್ಬ ತರ ಆಚರಿಸುದು. ಯಾಕೆಂದ್ರೆ, ಅವ್ರು ಬೆಳೆ ಬೆಳ್ಸಿದ್ರಿಂದ ಎಲ್ಲರಿಗು ಸಿಗ್ಲಿಕ್ಕ್ ಆಗ್ತದೆ ಮತ್ತೆ ಅವರಿಗೆ ಕೂಡ ಅಲ್ಲಿ ಹಣ ಸಿಗ್ತದೆ, ಅದ್ರಿಂದ ಅವ್ರ ಜೀವನ ಹೋಗ್ತದೆ. ಅದು ಹಾಗಾಗಿ ಅದು ಒಂದು ಹಬ್ಬತರ ನಮ್ಗೆ.

ಅಂದ್ರೆ ನಿಮ್ಗೆ ಹೊಸ, ಹೊಸ ಹಬ್ಬ ಅಂದ್ರೆ ಇದೇ ದೀಪಾವಳಿಯಾ?

ದೀಪಾವಳಿ ನಮ್ಗೆ ದೊಡ್ಡ ಹಬ್ಬ, ಮಕರ ಸಂಕ್ರಾಂತಿ ನಮ್ಗೆ ಜನವರಿಯಲ್ಲಿ ಈ ಪಸ್ಲು ಎಲ್ಲ ಆಗಿ ಬರ್ತದಲ್ವಾ, ಪಸಲು ಅಂದ್ರೆ ಈ ಭತ್ತ ಎಲ್ಲ ಬೆಳ್ಸಿ ಆಗಿರ್ತದಲ್ವಾ. ಅದ್ ಆದ್ಮೇಲೆ ಬಂದಂತ ಈ ಪಸಲು ಏನ್ ಇರ್ತದೆ, ಬೆಳೆ ಏನ್ ಇರ್ತದೆ, ಅದನ್ನ ಒಟ್ಟು ಸೇರಿಸಿ ಮಾಡುವಂತಹ ಒಂದು ಹಬ್ಬ. ಅಂದ್ರೆ ಖುಷಿ ಅಲ್ವ, ಎಲ್ಲ ಬೆಳ್ದದ್ದ್ ಎಲ್ಲ ಆಯ್ತು ಅಂತ್‍ ಹೇಳಿ.

ಹೌದು. ಹಾಗಾಗಿ, ಅದು ಒಂದು ನಮ್ಗೆ first ಗೆ ಬರುವಂತದ್ದು. ಮತ್ತೆ ಹೊಸ ವರ್ಷದ ಹಬ್ಬ ಅಂದ್ರೆ ನಮ್ಗೆ ಯುಗಾದಿ ಬರ್ತದೆ. ಯುಗಾದಿ ಅಲ್ಲಿ ನಮ್ಗೆ ಕೂಡ ಅದ್ ಒಂದು ಹೊಸ ವರ್ಷ ಶುರುವಾದದ್ದು ಅದರ ಸಂಕೇತ ಅದು.

ಹೌದು. ಮತ್ತೆ ನಿಮ್ದು Good Friday ಕೂಡ ಬರ್ತದಲ್ವ? ಆ, ನಮ್ಗೆ Good Friday ಸ ಒಂದು ಹಬ್ಬನೇ ನಮ್ಗೆ. ಅದು, ಅದು ಏನಂದ್ರೆ, ಅದು ಏಸು ಆಗ ಪ್ರಾಣವನ್ನು ತ್ಯಾಗ ಮಾಡಿದ ದಿನ ಅದು. ಅಂದ್ರೆ, ಈಗ Good Friday ಅದು ಯಾವಾಗ್ಲೂ ಬೆಳಗಿನಿಂದ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ start ಮಾಡ್ತೇವೆ. Good Friday ಗೆ.

ಈಗ ನಾವ್ christmas ಗೆ ಆದ್ರೆ ಪ್ರಾರ್ಥನೆ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತೇವಲ್ಲ, ಇದು Good Friday ಹಾಗೆ ಅಲ್ಲ, Good Friday ಅಂದ್ರೆ ನಾವು ಬೆಳಗ್ಗೆ ಇಂದನೆ start ಮಾಡಬೇಕಾಗ್ತದೆ ಪ್ರಾರ್ಥನೆ ಎಲ್ಲ ಮಾಡ್ಲಿಕ್ಕೆ. ಅಂದ್ರೆ ಈಗ. Easter ಹೀಗೆ, ಹೀಗ್ ಅಂದ್ರೆ Easter ನಾವು ಮೊದಲು ಶುಕ್ರವಾರ ಮಾಡ್ತಾ ಇದ್ದದ್ದು. ಈಗ ಇತ್ತೀಚೆಗೆ ನಾವು ಆದಿತ್ಯವಾರ ಮಾಡ್ತೇವೆ ಈಗ Easter ಹಬ್ಬವನ್ನೂ ಸ.

ಹಿಂದೂಗಳ ಹಬ್ಬದಲ್ಲಿ ತುಂಬ ಹಬ್ಬ ಬರ್ತದೆ, ನಿಮ್ಮದ್ರಲ್ಲಿ ಆ ಕ್ರಿಶ್ಚಿಯನ್ಸ್ ಅಲ್ಲಿ ಹೆಚ್ಚಾಗಿ ಕೆಲಾವು ಹಬ್ಬ ಮಾತ್ರ ಬರುವುದು ಅಲ್ವಾ? ಆ ಹೌದು. ಅದೂ ನಿಮ್ಮದ್ರಲ್ಲಿ ತುಂಬಾ ತುಂಬಾ ಹಬ್ಬ ಉಂಟಲ್ಲ ಹಾಗೆ, ನಮ್ಮದ್ರಲ್ಲಿ ಅಂದ್ರೆ ಒಂದು ಹಬ್ಬವೆ ದೊಡ್ಡಾ ಇದು grand ಥರ ಮಾಡಿ ಆಚರಿಸುತ್ತೇವೆ. ಹೌದು. ಈ offers ಎಲ್ಲ ಇರ್ತದೆ, ಆ shopping ಎಲ್ಲ ಹೋದಾಗ.

ಆಯ್ತ್, ಸರಿ ಆಯ್ತಾ, ನನ್ಗೆ shopping ಉಂಟು ಹೋಗ್ಲಿಕ್ಕೆ, ನಾನ್ ನಿಂಗೆ ಆಮೇಲೆ ಮಾಡ್ತೇನೆ ಆಯ್ತಾ? ಸರಿ ಸುಪ್ರಿಯಾ, ನಾನ್ ಇನ್ನೊಮ್ಮೆ call ಮಾಡ್ತೇನೆ bye .

ನಾವ್ ಸಣ್ಣವರಿದ್ದಾಗ ಶಾಲೆಗ ಹೋಗು ಮಜಾನೆ ಬ್ಯಾರೆರೀಪಾ ಅದ್, ಹೆಂಗರಿಪಾ ಅಂದ್ರ ನಾವ ಒಂದ್ ನಾಕೈದ್ ಜನಾ ಸೇರಿ ಇಷ್ಟ್ ಉಡಾಳತನಾ ಮಾಡತ್ತಿದ್ವಿ ಅಂದ್ರ, ಒಂದ ಓಣ್ಯಾಗ ಮ~ ಮದ್ಲಾ ಇದ್ವಿ. ಹೊಗುದು ಶಾಲಿಗೆ ಅ ಹತ್ ಗಂಟೆ ಆಯಿತಂದ್ರ ಸಾಕ್ ಇಷ್ಟುರು ಕುಡೆ ಹೊಕ್ಕಿದ್ವಿ, ಹೋಗಿ ಏನ ಎಲ್ಲೆಲ್ಲೆ ಕಾರ್ಯಕ್ರಮ ಇದ್ವು ಅಂದ್ರು ಐದು ಜನಾನ ಹೋಗತಿದ್ವಿ, ಏನ್ ವಟ್ಟ ಎಲ್ಲಿ ಹೊದ್ರು ವಟ್ಟ ಐದು ಜನಾನ . ಹತ್ತ ಗಂಟೆ ಆತ ಅಂದ್ರ ಶಾಲಿಗ ಹೋಗತಿದ್ವಿ prayer time ಗೆ, ಹೋಗಿ ಒಬ್ರು miss ಆತ ಇದ್ late ಆತಂದ್ರ ಇಸ್ಟುರು PT sir ಕಡೆ ಇಸ್ಟುರು ಹಿಂಗ ಮಾಡ್ತಿದ್ವಿ ಐದು ಜನಾ ಅಂದ್ರ full ಬಾಳ. Close ಇದ್ವಿ ನಾವ ಐದು ಜನಾ, ಎಷ್ಟ ಚಂದ ಆಟಾ ಆಡತಿದ್ವಿ ಹುಡುಗುರ ಅನ್ನಂಗಿಲ್ಲಾ ಹುಡಗ್ಯಾರ ಅನ್ನಂಗಿಲ್ಲಾ ವಟ್ಟ್ ಆಟಾ ಆಡುದ್ ಹಂಗ ಓದುದರಾಗೂ ಇದ್ವಿ ಆಮೇಲೆ ಹಿಂಗ ಪ್ರತಿಭಾ ಕಾರಂಜಿ ಅಂತ ಬರ್ತಿತ್ತಲ್ಲಾ ಪ್ರತಿಭಾ ಕಾರಂಜಿ ಒಳಗ ಎಲ್ಲಾದ್ರಾಗೂ ಸೆರತಿದ್ವಿ, ಎಲ್ಲರು ಸೇರ್ತಿದ್ವಿ debate ಕ. ಇತ್ತು ಆಮೇಲೆ dance ಇತ್ತು, ಆಮೇಲೆ ಅದ್ರವಳಗ ಬೇರೆ ಬೇರೆ ಬೇರೆ quiz ಹಿಂಗ ಇತ್ತ ಎಲ್ಲರೂ ಸೇರ್ತಿದ್ವಿ, ಸೇರಿ ಎಲ್ಲಾನು ಎಲ್ಲಾ program ಗುನು ಹೋಗತಿದ್ವಿ ಐದು ಜನಾನ್ ವಟ್ಟ ಹೋಗಿ. ಯಾವದಕ್ಕೂ ಇದನ್ನ ಮಾಡ್ತಿರಲಿಲ್ಲಾ, ಒಂದ ಆಟ ಅನ್ನಲಿ ಒಂದ ಪಾಠ ಅನ್ನಲಿ ಏನು ಇದ ಮಾಡ್ತಿರಲಿಲ್ಲಾ ಎಲ್ಲಾನು ಸೇರ್ತಿದ್ವಿ ನಮ್ಗ್ ಬರ್ಲಿ ಬಿಡ್ಲಿ, ವಟ್ಟ್ ಹೊಕ್ತಿದ್ವಿ full ಮಜಾ ಮಾಡ್ತಿದ್ವಿ ಉಡಾಳ್ ಇದ್ವಿ ಅಷ್ಟಾ ಶಾಣ್ಯಾನು ಇದ್ವಿ, ಏನಪ್ಪಾ ಅಂದ್ರ ಒಂದ ದಿನಾ ಏನಾತಪಾ ಅಂದ್ರ. ಆ seventh ಇದ್ದಾಗ ಅದು ಆಹ್ ಇದಕ್ಕ್ ಹೋಗ್ಬಿಟ್ಟೆವ್ ರೀ, ಒಂದಿನಾ shooting ನಡತೈತಿ ಹೋಗಿ ಬಿಟ್ಟವಿ ಹೋಗಿ ಒಂದ್ ದಿನ ಊಟಕ್ಕ್ ಬಿಟ್ಟಾಗ ಹೋಗ್ಬಿಟ್ಟೆವಿ, ಹೋಗಿ ಅದನೆಲ್ಲಾ ನೋಡಿ ಮತ್ ವಾಪಸ್ ಬಂದೇವಿ ವಾಪಸ್ ಬಂದ್ school ಸಾಲಿನು ಮುಗದ್ ಬಿಟ್ಟಿತ್ ಐದ ಗಂಟೆ ಆಗ್ಬಿಟ್ಟೆತಿ ಸಾಲಿ ಬಿಟ್ಟಬಿಟ್ಟೇತಿ. ಆಮೇಲೆ ನಮ್ ಸಾಲಿದ್ ಎಲ್ಲಾ bag ತಗೊಂಡ ಮನಿಗ ಬಂದ್ಬಿಟ್ವಿ, ಆಮ್ಯಾಗ ಮಾರನೆ ದಿನಾ ಸಾಲಿಗ ಹೊಗೆವಿ ಆಮೇಲೆ ಹಾಗಂತಲೇ ಎಲ್ಲಾ ಮುಗಿತು prayer ಎಲ್ಲಾ ಮುಗಿತ್ ಮುಗ್ಯಾಂತಲೇ ನಿಂತ್ರು. ಎಲ್ಲರಿಗೂ ಒಂದ ನಾಲ್ಕೈದ ಜನಕ್ಕೆಲ್ಲಾ ನಿಂದ್ರಿಸಿ ಕಳಸಿದ್ರು ಕಳಸಂತಲೇ ನಮಗ ಒಂದ್ ಸರಿಯಾಗಿ ಇಸ್ಟುರುಗು ಒಂದ್ ಐದಾರ್ ಜನಕ್ಕ ಮಂಗಳಾರತಿ ಮಾಡಿದ್ರು, ಬೈದ್ರು. ಬೈಯಂತಲೇ ಆಮೇಲೆ ಎಲ್ಲಾ ಪಾಲಕರನ್ನ ಕರಿಸಿದ್ರು ಪಾಲಕರನ್ನ ಕರಿಸಿ ಬೈಸಿ ಆಮೇಲೆ ಅದ್ ಒಂದ್ ದೊಡ್ಡ moment ನೋಡ್ರಿ school days ದಾಗ ಅಂದ್ರ, ಆಮೇಲೆ ಇದನ್ನ ಮಾಡ್ತಿದ್ವಿ ಆಟಾನೂ ಆಡ್ತಿದ್ವಿ ಅಷ್ಟನು ಓದುನು ಒದ್ತಿದ್ವಿ. ಆಮೇಲೆ ಎಲ್ಲಾನು ಇದ್ನ್ ಮಾಡ್ತಿದ್ವಿ, ಆಮೇಲೆ ಇದ high school ಹೋದ್ವಿರೀ, high school ಹೋಗಂತರು ಅಲ್ಲೂ ಅಷ್ಟ ಚಂದ ಓದಿದ್ವಿ ಇಷ್ಟ ಚಂದ ಆಟಾದ್ವಿ ಎಲ್ಲರೂ ಹುಡಗುರ ಅನಂಗಿಲ್ಲ ಹುಡಿಗ್ಯಾರ ಅನಂಗಿಲ್ಲ ಅಷ್ಟ teachers ಆಗ್ಲಿ ನಮಗ. ಆ ಇದ್ principal ಆಗ್ಲಿ ಇಷ್ಟ ನಮಗ help ಮಾಡ್ತಿದ್ರಂದ, ಸಹಾಯ ಮಾಡ್ತಿದ್ರಂದ ಓದಾಕ ಆಗ್ಲಿ ಹಿಂಗ ಏನಾರ ಪರೀಕ್ಷೆ ಬರಿಯುದ ಬೇರೆ ಬೇರೆ ಇವ ಇದ್ರೀ ವ ಅದಕ್ಕೆಲ್ಲಾ ಸಹಾಯ ಮಾಡ್ತಿದ್ರು ಆಮೇಲೆ ಇವ್ರು NCC ಅಂತ ಇರ್ತಿತ್ತರೀ high school ಕ್ಕ NCC . ಬರ್ತೇತಿ NCC ಗು ಸೆರಕೊಂಡಿದ್ವಿ, ಇವೆಲ್ಲಾ ಎಷ್ಟ ನಮಗ ಇದ ಆತಂದ್ರ ಪ್ರೇರಣೆ ಆತಂದ್ರ full ಮುಂದ ಮುಂದ ನಮಗ college ಬಂದ್ರನು ಅದು help ಆಕ್ಕೆತಿ ಅದಕ್ಕೂ ಹೋಗಿದ್ವಿ ಅದ್ ಒಂದ್ ಎರಡ್ ವರ್ಷ ಇರತೇತಿ ಅದನ್ನ ಒಂದ ಎರಡ ವರ್ಷ ಮಾಡಿದ್ವಿ, ಅದು high school tenth . ಕ್ಕ ಅದು ಮಾಡಿದ್ವಿ, tenth ಅಂತಿ full ನಮಗ best moment ಅಂದ್ರ tenth , ಅಂದ್ರೆ ಎಲ್ಲರು ಆಗಿನ್ದೆಲ್ಲರೂ ಬೇರೆ ಬೇರೆ ಬೇರೆ ಕಡೆ ಹೋಗಿದ್ರು tenth ಅಂದ್ರೇನು exam tension ಪರೀಕ್ಷೆ ಬರೆ. ಆಗಾಗಾಗ annual, annual ಹಿಂಗ್ ಪರೀಕ್ಷೆ ಬರ್ತಿದ್ವು ಆಮೇಲೆ ಅದ್ರ ಬಗ್ಗೆ ಓದುದು, ಬರೆ ಓದುದು ಎಲ್ಲಾನು enjoy ಮಾಡ್ತಿದ್ವಿ tenth ಅನ್ನಂತಲೇ ಬರೆ ಓದುದು ಬರಿಯುದು, ಬರೇ ಅದ್ರ ಕಡೆ ಲಕ್ಷ್ಯ ಮತ್ತ project ಕೊಡ್ತಿದ್ರು project ಮಾಡ್ತಿದ್ವಿ. ಏನಪಾ ಅಂದ್ರ ಮತ್ತ ಏನಾರ cultural program ಬರತಿದ್ರು ಅದನ್ನು ಎಲ್ಲಾ ಮಾಡ್ತಿದ್ವಿ, ಅದ್ರ ಜೋಡಿನ ಓದುದ ಆಮೇಲೆ ಬರಿಯುದು ಆಮೇಲೆ ಅವ್ರ ಏನೇನ ಹೇಳ್ತಾರಾ ಅದನ್ನೆಲ್ಲಾ ನಾವು ಪ್ರೇರಣೆ ತಗೊಳುದ ಎಲ್ಲಾನು ಮಾಡ್ತಿದ್ವಿ, ಆಮೇಲೆ ಏನಾಯ್ತ. ಪಾ ಅಂತಂದ್ರ ಅದ ಅಲ್ಲಾ best ಆಮೇಲೆ ಬೀಳ್ಕೊಡ ಸಮಾರಂಭ ಅಂತ ಬಂತ ಆವಾಗಂತಿ ಅವಾಗ ಎಲ್ಲಾ hall ticket ಎಲ್ಲಾ ಕೊಡ್ತಾರ ಆವಾಗ ಎಷ್ಟ್ ಕಸ್ಟ ಹೆಂಗ ಅಂತೇಳಿ ಆಮೇಲೆ. ಏನಪಾ ಅಂತಂದ್ರ ನಮಗ tenth ಅಂದ್ರ ಒಂತರ ಏನೊ ಕಳಕೊಂಡಂಗ full ಇದ ಆದಂಗ, ಆಮೇಲೆ ಒಂದ ದಿನಾ ಇದು ಇತ್ತ. Annual day tenth ದ full ಎಲ್ಲಾ ಮಾಡಿದ್ವಿ dance ಎಲ್ಲಾ ಮಾಡಿದ್ವಿ ಬೀಳ್ಕೊಡುವ ಸಮಾರಂಭ ಇತ್ ಎಲ್ಲಾ ಕೊಡ್ತಿದ್ರು ಎಲ್ಲಾ ಮಾಡಿದ್ರು ಅವಾಗ full ಅತ್ ಬಿಟ್ಟಿದ್ವಿ ನಾವನಕಾರ ಎಲ್ಲಾರ ಮುಂದ. ಹತ್ತ ಹನ್ಯಾರ್ಡ್ ಜನಾ ಹುಡಿಗ್ಯಾರ ಇದ್ವಿ, ಒಂದ್ ಇಪ್ಪತೈದ ಜನಾ ಹುಡಗೂರ ಇದ್ರೂ, full ಇಸ್ಟುರು ಎಲ್ಲಾ ಸೇರಿ ಎಲ್ಲಾ enjoy ಮಾಡಿ ಅವತ್ ಒಂದಿನಾ full ಅದಕ್ಕ ಮೀಸಲಿಟ್ಟ್ ಬಿಟ್ಟಿದ್ವಿ ನಾವ್, ಏನಪಾ ಅದ ನಮದ life ನ್ಯಾಗ ಇಡೀ. ಏನೊ ನಮಗ್ ಖುಷಿಯಾಗಲಿ ದುಃಖ ಆಗ್ಲಿ ಏನೆ ಆಗ್ಲಿ ವಟ್ಟ ಅದ ಒಂದ ದೊಡ್ಡದು ನಮಗ best moment life ಅಂದ್ರ ನಮದ tenth life high school life ಏನಪಾ ಅಂದ್ರ ಇಗೂ ಇದ್ರೊಳಗ ಅದಾರ ಅವರು ನಮಗ ನಮ್ಮ ಇದ್ರೋಗ ಮಾತಾಡ್ತೇವಿ. ಅವ್ರರ ಬರೆ ಕೆಲಸಾ ಮಾಡ್.

hello ಸುಮಂತ್ ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ,

ಏನ್ ಮಾಡ್ತಾ ಇದ್ದೀಯಾ ಸುಮಂತ್, ನಾನು weekend with ರಮೇಶ್ ನೋಡ್ತಾ ಇದ್ದೆ ಪ್ರಭುದೇವಾ ಅವರದು, ನಾನು ನೋಡ್ತಾ ಇದ್ದೆ ಸುಮಂತ್ ಚೆನ್ನಾಗಿದೆ ಅಲ್ಲ, ಹ ಹೌದು ಅವರ dance ಗಳೆಲ್ಲ ಹೇಗೆ start ಆಯ್ತು ಅವರ life ಅಲ್ಲಿ ಅದರ ಬಗ್ಗೆ choreography ಎಲ್ಲಾ ಹೇಗೆ ಮಾಡಿದ್ದಾರೆ ಎಲ್ಲ ನೋಡ್ತಾ ಇದ್ದೆ ಹೇಳ್ತಿದ್ರು, ಹೌದು ಸುಮಂತ್ ನಾನು ಅಷ್ಟೇ ಎಷ್ಟೊಂದು ಜನಕ್ಕೆ inspire ಆಗುತ್ತೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಎಲ್ಲಾ ಹಾಕಬೇಕು weekend with ರಮೇಶ್ ಅಲ್ಲಿ, ಹೌದು ಅಭಿಷೇಕ್ ಇಂಥವರನ್ನೆಲ್ಲ ಕರ್ಸೋದ್ರಿಂದ, ವೈಸ್ ಹುಡುಗುರಗೆ ತುಂಬಾ ಜೀವನ್ದಲ್ಲಿ ಏನಾದ್ರೂ ಮಾಡಬೇಕು ಅಂತ ಆಸಕ್ತಿ ಹುಟ್ಟುತ್ತೆ ಅವಗರಿಂದ. inspiration ತಗೊಂಡ್ ಏನನ ಮಾಡಬೇಕು ಅಂತ ಏನನ ಆಸೆ ಹುಟ್ಟುತ್ತೆ ಅಲ್ವಾ, ಹೌದು ಸುಮಂತ್ ಇಂಥವರನ್ನೆಲ್ಲ ಕರ್ಸೋದ್ರಿಂದ ತುಂಬ ಅವರಿಗೂ TRP ಎಲ್ಲ ಜಾಸ್ತಿ ಬರುತ್ತೆ, TRP ಗಿಂತ ಎಷ್ಟೊಂದ್ ಜನಕ್ಕೆ ಮಾಹಿತಿ ಗಳು ಸಿಗುತ್ತೆ ಅವರು ಏನು ಕಷ್ಟ ಪಟ್ಟಿದ್ದಾರೆ ಅಂತ ಅಲ್ವ, ಹೌದು ಸುಮಂತ್ ಮತ್ತೆ ನೋಡ್ದಾ ಇದು ಒಂದು ದೊಡ್ಡ picture ನ್ direct ಕೂಡ ಮಾಡಿದ್ದಾರೆ super hit movie ನ, ಹ ಹೌದು ಅಭಿಷೇಕ್ ನಾನೂ ಮೊನ್ನೆ ನನಗೂ ಓದು ವರ್ಷ ಗೊತ್ತಾಯ್ತು,

Google ಅಲ್ಲಿ search ಮಾಡ್ತಾ ಇದ್ದೆ ಪ್ರಭುದೇವಾಸ್ choreography ಅಂತ search ಮಾಡ್ತಾ ಇದ್ದೆ.

ಅಲ್ಲಿ ಕೆಳಗಡೆ ಅವರದು directions ಕೂಡ ತೋರ್ಸುತು,

ಕನ್ನಡದಲ್ಲಿ ಇದು ನೀನೆಲ್ಲೋ ನಾನೆಲ್ಲೋ film ಇದು, ಹೌದು ಸುಮಂತ್ ಅದೇ ನಾನು ನೋಡಿದೆ ನನಗೂ ಗೊತ್ತಾಯ್ತು ಏನಪ್ಪಾ ಇಂಥ ಒಳ್ಳೆ movie direct ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ, ಹ ಅವರೆಷ್ಟು simplicity ಇದ್ದಾರೆ ನೋಡು ಆ movieಯಲ್ಲಿ ಅವರೇ ಒಂದು guest appearance ಕೂಡ ಮಾಡಿ ಹೋಗಿದ್ದಾರೆ, ಒಂದು song ಅಲ್ಲಿ ಅಲ್ವಾ ಸುಮಂತ್,

dance ಗಳು ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ film ಗಳೆಲ್ಲ ಅವ್ರಿಗೆ dance choreography ಅ ಫಿಲಂ ಅಲ್ಲಿ ಹ ಮತ್ತೆ ನೋಡಿದ ಸುಮಂತ್ ಅವರಿಗೇನು ಸಣ್ಣ ವಯಸ್ಸಿಂದ ಏನ್ ದೊಡ್ದು dancer ಆಗ್ಬೇಕು ಅಂತ ಏನ ಇರ್ಲಿಲ್ಲ ಮಾಮೂಲಿ ಭರತನಾಟ್ಯಂ ಅಡ್ತ ಇದ್ರು ಆವಾಗ. ಇವಾಗ ನೋಡು ಎಂತ ಎಂತ ಒಳ್ಳೊಳ್ಳೆ steps ಅವರೇ ಒಂತರಾ ಅವರೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಕೆಲವೊಂದು steps ನ, ಹ ಹೌದು ಅಭಿಷೇಕ್ ಅವರದು danceಗಲೆಲ್ಲ ನೋಡಕ್ಕೆ ಒಂತರ ಕಣ್ಣಿಗೆನೆ ತೃಪ್ತಿ ಸಿಗುತ್ತೆ, ಹೌದು ಸುಮಂತ್ ಮತ್ತೆ ನೋಡ್ದಾ ಅವರು ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತ ಕೂಡ ಹೆಸರು ಬಿರುದು ಕೊಟ್ಟಿದ್ದಾರೆ ಅವರಿಗೇ. ಹ ಹೌದು ಅಭಿಷೇಕ್ ಅವರು dance ಗಳೆಲ್ಲ ತುಂಬಾ ಸಕ್ಕತ್ತಾಗಿ ಮಾಡ್ತಾ ಇದ್ದಾ ಆದ್ರೂ ಇವಾಗಿಂತ ಚಿಕ್ಕ ವಯಸ್ಸಿನಲ್ಲಂತ ತುಂಬಾ ಜನಕ್ಕೆ dance choreography ಮಾಡಿದ್ದಾರೆ ತೆಲುಗು ಅಲ್ಲಿ ಚಿರಂಜೀವಿ ಆಗಲಿ ಕನ್ನಡದಲ್ಲಿ ಪುನೀತ್ ರಾಜಕುಮಾರ್ ಗೆ ಶಿವ್‍ರಾಜ್‍ಕುಮಾರ್ ಗೆ ಎಲ್ಲ ತುಂಬಾನೇ dance choreography ಮಾಡಿದ್ದಾರೆ, ಹೌದು ಸುಮಂತ್ ಮತ್ತೆ ಎಲ್ಲಾ ದೊಡ್ಡ ದೊಡ್ಡ actors ಗಳು ಈ ಬಾಲಿವುಡ್ ಇರ್ಬೋದು ಅಂತ ಅವರ actors ಗಳಿಗೆಲ್ಲ choreography ಮಾಡಿದ್ದಾರೆ.

ಮತ್ತೆ ಇವರು life ಅಲ್ಲಿ ಕೂಡ ತುಂಬಾ ಕಷ್ಟ ಇತ್ತು ಸುಮಂತ್ ಯಾವ ತರ ಅಂದ್ರೆ ಇವರಿಗೆ ಹೋದದ್ರಲ್ಲಿ interest ಇರಲಿಲ್ಲ ಆದ್ರೂ ಕೂಡ ಇವರಿಗೆ. Dance starting ಅಲ್ಲಿ ಹೋಗಬೇಕಂದ್ರೆ ಎಲ್ಲಾ ಅಡೆತಡೆಗಳಿತ್ತು ಆಮೇಲೆ PUC ಅಲ್ಲೂ ಅಷ್ಟೇ ಇವ್ರು fail ಆಗಿರುತ್ತಾರೆ ಅವಾಗ ಅವರ ತಂದೆ ಅವರು ಬಂದು ಇವರಿಗೊಂದು opportunity ಕೊಟ್ಟಿರ್ತಾರೆ dance ಮಾಡೋದಕ್ಕೆ ಹ ಹೌದು ಅಭಿಷೇಕ್ ಅವರ ತಂದೆ ಹೇಳಿದ್ರಲ್ಲ ನೀನ್ ಏನ್ ಬೇಕಾದ್ರೂ ಮಾಡು ಅಂತ ಬೆನ್ ತಟ್ಟಿ ಹೇಳಿದ್ರಂತೆ ಹೇಳ್ತಿದ್ರು ಇವಾಗ ನೋಡಿದೆ. ಹ ಸುಮಂತ್ ನಂಗೂ ತುಂಬಾ ಇಷ್ಟ ಆಯ್ತು ಇತರ ಎಲ್ಲಾರ್ಗೂನು support ಮಾಡೋರಿದ್ರೆ ಏನ್ ಬೇಕಾದ್ರೂ ಮಾಡಬಹುದಲ್ವಾ ಸುಮಂತ್ ಹ ಹೌದು ಅಭಿಷೇಕ್ ಇತರೆಲ್ಲ ಮಾಡ್ತಿದ್ರೆ ಒಬ್ಬೊಬ್ಬ ಮನೆಯಲ್ಲೂ ಒಬ್ಬೊಬ್ಬ ಸ್ಟಾರ್ ಉಟ್ಕೋತಾನೆ,

ಸಿಂಪಲ್ಲಾಗಿದ್ರೂ ಎಷ್ಟೇ ಕಷ್ಟಪಟ್ಕೊಂಡು ಬಂದ್ರು ಇವತ್ತು ಒಳ್ಳೆ

ಹೌದು ಸುಮಂತ್ ಮತ್ತೆ ಅವರು ತಮಿಳುನಾಡಲ್ಲಿ ಇದ್ದರೂ ಕೂಡ ಕನ್ನಡನ ಇನ್ನು ಮರ್ತಿಲ್ಲ ನೋಡು ಸುಮಂತ್,